ಕೇಟಚ್ ನಲ್ಲಿ ಸೆಟ್ಟಿಂಗ್ ಸಂರಚನೆ ಎಂಬ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನೀವು ಟ್ಯುಟೋರಿಯಲ್ ನ ಸ್ತರವನ್ನು ಹೇಗೆ ಬದಲಿಸುವುದು ಟೈಪಿಂಗ್ ನ ವೇಗದ ವ್ಯವಸ್ಥಾಪನೆ ಹೇಗೆ ಶಾರ್ಟ್ಕಟ್ ಕೀಗಳನ್ನು ಹೇಗೆ ವಿನ್ಯಾಸಮಾಡುವುದು ಟೂಲ್ ಬಾರ್ ಗಳನ್ನು ಹೇಗೆ ವಿನ್ಯಾಸಗೊಳಿಸುವುದು ಟೈಪಿಂಗ್ ಮೆಟ್ರಿಕ್ಸ್ ಅನ್ನು ಹೇಗೆ ನೋಡುವುದು ಇತ್ಯಾದಿಗಳ ಬಗ್ಗೆ ಕಲಿಯುವಿರಿ
ಇಲ್ಲಿ ನಾವು ಉಬುಂಟು ಲಿನಕ್ಸ್ 1110 ರಲ್ಲಿ ಕೇಟಚ್ 171 ರ ಉಪಯೋಗವನ್ನು ಮಾಡುತ್ತಿದ್ದೇವೆ
ಈಗ ಕೇಟಚ್ ಅನ್ನು ಒಪನ್ ಮಾಡೋಣ
ನಾವು ಲೆವೆಲ್ 1 ರಲ್ಲಿ ಇದ್ದೇವೆ
ಎರಡನೇಯ ಸ್ತರಕ್ಕೆ ಹೋಗೋಣ
ಎರಡನೇಯ ಸ್ತರಕ್ಕೆ ಹೋಗಲು ಲೆವೆಲ್ ಫೀಲ್ಡ್ ನ ಮುಂದೆ ಇರುವ ಟ್ರ್ಯಾಂಗಲ್ ಅನ್ನು ಒತ್ತಿ
ನಾವು ದ್ವಿತೀಯ ಸ್ತರಕ್ಕೆ ಹೋದಾಗ ಏನಾಗುತ್ತದೆಯೆಂದು ಗಮನಿಸೋಣ
ಟೀಚರ್ಸ್ ಲೈನ್ ಎಂಬಲ್ಲಿನ ಅಕ್ಷರಗಳು ಬದಲಾಗುತ್ತವೆ
ನ್ಯೂ ಕ್ಯಾರಕ್ಟರ್ಸ್ ಇನ್ ಥಿಸ್ ಲೆವೆಲ್ ಎಂಬಲ್ಲಿ ತೋರುವ ಅಕ್ಷರಗಳೂ ಕೂಡಾ ಬದಲಾಗುತ್ತವೆ
ಈ ಅಕ್ಷರಗಳನ್ನು ಈ ಸ್ತರದಲ್ಲಿ ಅಭ್ಯಾಸಮಾಡಬೇಕು
ಈಗ ಟೈಪಿಂಗ್ ಅನ್ನು ಆರಂಭಿಸೋಣ
ಈಗ ಯಾವ ಅಕ್ಷರವು ಟೀಚರ್ಸ್ ಲೈನ್ ನಲ್ಲಿ ಇಲ್ಲವೋ ಆ ಅಕ್ಷರವನ್ನು ಟೈಪ್ ಮಾಡೋಣ
ಸ್ಟುಡೆಂಟ್ ಲೈನ್ ಎನ್ನುವುದು ಕೆಂಪುಬಣ್ಣಕ್ಕೆ ತಿರುಗುತ್ತದೆ
ಮತ್ತೇನು ಬದಲಾಗುವುದನ್ನು ನೋಡುತ್ತೇವೆ
ಕರೆಕ್ಟ್ನೆಸ್ ಎಂಬಲ್ಲಿ ಶೇಕಡಾ ಮೂಲ್ಯಾಂಕವು ಕೂಡಾ ಕಡಿಮೆಯಾಗುತ್ತದೆ
Backspace ಒತ್ತಿ ದೋಷವನ್ನು ಅಳಿಸೋಣ
ಈಗ ಟ್ರೇನಿಂಗ್ ಎಂಬ ವಿಕಲ್ಪವನ್ನು ಸೆಟ್ ಮಾಡುವುದು ಹೇಗೆಂದು ನೋಡೋಣ
ಟ್ರೇನಿಂಗ್ ಆಪ್ಷನ್ಸ್ ಎಂದರೇನು
ಟ್ರೇನಿಂಗ್ ಆಪ್ಷನ್ಸ್ ಎಂಬುದನ್ನು ನಾವು ಟೈಪಿಂಗ್ ನ ವೇಗ ಮತ್ತು ವಿಶುದ್ಧತೆಯ ಮಾನದಂಡವನ್ನು ಬದಲಿಸಲು ಉಪಯೋಗಿಸುತ್ತೇವೆ
ನಾವು ಯಾವುದಾದರೊಂದು ವಿಶೇಷ ಸ್ತರದಲ್ಲಿನ ಟೈಪಿಂಗ್ ಸಾಲಿನ ಸಂಖ್ಯೆಯನ್ನೂ ಕೂಡಾ ನಮ್ಮಿಷ್ಟದಂತೆ ನಿರ್ಧಾರಿಸಬಹುದು
ಮೈನ್ ಮೆನ್ಯುವಿನಲ್ಲಿ ಸೆಟ್ಟಿಂಗ್ಸ್ ಅನ್ನು ಆಯ್ಕೆ ಮಾಡಿ ಕಾನ್ಫಿಗರ್ ಕ್ಟಚ್ ಎಂಬಲ್ಲಿ ಒತ್ತಿ
ಕಾನ್ಫಿಗರ್ - ಕ್ಟಚ್ ಎಂಬ ಡಯಲಾಗ್ ಬಾಕ್ಸ್ ಕಾಣುತ್ತದೆ
ಕಾನ್ಫಿಗರ್ - ಕ್ಟಚ್ ಎಂಬ ಡಯಲಾಗ್ ಬಾಕ್ಸ್ ನ ಎಡಬದಿಯಲ್ಲಿ ಟ್ರೇನಿಂಗ್ ಆಪ್ಷನ್ಸ್ ಎಂಬಲ್ಲಿ ಒತ್ತಿ
ಬಲಬದಿಯಲ್ಲಿ ಈಗ ವಿವಿಧ ಟ್ರೇನಿಂಗ್ ಆಪ್ಷನ್ಸ್ ಕಾಣುತ್ತವೆ
ಟೈಪಿಂಗ್ ಸ್ಪೀಡ್ ಕರೆಕ್ಟ್ನೆಸ್ ಮತ್ತು ವರ್ಕ್ಲೋಡ್ ಇತ್ಯಾದಿಗಳಿಗೆ ಮೇಲೆ ಸೀಮೆಯನ್ನು ನಿರ್ಧರಿಸಿ
ಲಿಮಿಟ್ಸ್ ಟಿಒ ಇನ್ಕ್ರೀಸ್ a ಲೆವೆಲ್ ಎಂಬುದರ ಕೆಳಗೆ ಟೈಪಿಂಗ್ ಸ್ಪೀಡ್ ಎಂಬುದನ್ನು 120 ಕ್ಯಾರಕ್ಟರ್ಸ್ ಪೆರ್ ಮಿನ್ಯೂಟ್ ಎಂದು ಕರೆಕ್ಟ್ನೆಸ್ ಎಂಬುದನ್ನು 85 ಎಂದು ವರ್ಕ್ಲೋಡ್ ಎಂಬುದನ್ನು 1 ಎಂದು ನಿರ್ಧರಿಸಿ
ಇದರ ಅರ್ಥ ಪ್ರತಿ ಸ್ತರದಲ್ಲೂ ನಾವು ಒಂದೇ ಸಾಲನ್ನು ಟೈಪ್ ಮಾಡುತ್ತೇವೆ
ಒಂದು ಸಾಲು ಮುಗಿದ ನಂತರ ನಾವು ತಂತಾನೇ ಮುಂದಿನ ಸ್ತರಕ್ಕೆ ಹೋಗುತ್ತೇವೆ
ನೀವು ಒಂದು ಸ್ತರವನ್ನು ಮುಗಿಸಿಯೇ ಮುಂದುವರೆಯಬೇಕೆಂದಿದ್ದಲ್ಲಿ ಕಂಪ್ಲೀಟ್ ವ್ಹೋಲ್ ಟ್ರೇನಿಂಗ್ ಲೆವೆಲ್ ಬಿಫೋರ್ ಪ್ರೊಸೀಡಿಂಗ್ ಎಂಬ ಬಾಕ್ಸ್ ಅನ್ನು ಆಯ್ಕೆ ಮಾಡಿ
ಟೈಪಿಂಗ್ ಸ್ಪೀಡ್ ಮತ್ತು ಕರೆಕ್ಟ್ನೆಸ್ ಇವೆರಡಕ್ಕೂ ನ್ಯೂನತಮ ಸೀಮೆಯನ್ನು ನಿರ್ಧರಿಸಿ
ಲಿಮಿಟ್ಸ್ ಟಿಒ ಡಿಕ್ರೀಸ್ a ಲೆವೆಲ್ ಎಂಬುದರ ಕೆಳಗೆ ಟೈಪಿಂಗ್ ಸ್ಪೀಡ್ ಎಂಬುದನ್ನು 60 ಕ್ಯಾರಕ್ಟರ್ಸ್ ಪೆರ್ ಮಿನ್ಯೂಟ್ ಎಂದು ಕರೆಕ್ಟ್ನೆಸ್ ಎಂಬುದನ್ನು 60 ಎಂದು ನಿರ್ಧರಿಸಿ
ರಿಮೆಂಬರ್ ಲೆವೆಲ್ ಫೋರ್ ನೆಕ್ಸ್ಟ್ ಪ್ರೋಗ್ರಾಮ್ ಎಂಬ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ
ಅಪ್ಲೈ ಎಂಬಲ್ಲಿ ಕ್ಲಿಕ್ ಮಾಡಿ ಒಕ್ ಎಂಬಲ್ಲಿ ಕ್ಲಿಕ್ ಮಾಡಿ
ನಾವು ಮಾಡಿದ ಬದಲಾವಣೆಯು ಹೊಸ ಸೆಶನ್ ಆರಂಭವಾದಾಗಲೇ ಅನ್ವಯಗೊಳ್ಳುತ್ತವೆ
ಸ್ಟಾರ್ಟ್ ನ್ಯೂ ಸೆಶನ್ ಎಂಬಲ್ಲಿ ಕ್ಲಿಕ್ ಮಾಡಿ ಕೀಪ್ ಕರೆಂಟ್ ಲೆವೆಲ್ ಎಂಬುದನ್ನು ಆಯ್ಕೆ ಮಾಡಿ
ಪುನಃ ಟೈಪಿಂಗ್ ಅನ್ನು ಆರಂಭಿಸಿ
ಆರಂಭಿಕ ವೇಗವು ೦ ಎಂದು ಗಮನಿಸಿಯಾವಾಗ ನಾವು ಟೈಪ್ ಮಾಡುವೆವೋ ಆಗ ವೇಗವು ಹೆಚ್ಚುತ್ತದೆ ಅಥವಾ ಕಡಿಮೆಯಾಗುತ್ತದೆ
ಪೌಸ್ ಸೆಶನ್ ಎಂಬಲ್ಲಿ ಕ್ಲಿಕ್ ಮಾಡಿ
ಯಾವಾಗ ನಾವು ನಿಲ್ಲಿಸುತ್ತೇವೆಯೋ ಆಗ ಟೈಪಿಂಗ್ ವೇಗದ ಗಣನೆಯೂ ಕೂಡಾ ನಿಲ್ಲುತ್ತದೆ
ಟೈಪಿಂಗ್ ಅನ್ನು ಪುನಃ ಆರಂಭಿಸಿ
ಯಾವಾಗ ವೇಗವು 60 ಕ್ಕಿಂತ ಕಡಿಮೆಯಾಗುತ್ತದೋ ಆಗ ಸ್ಪೀಡ್ ಎಂಬುದರ ಕೆಳಗೆ ಇರುವ ಕೆಂಪು ಬಿಂದುವು ಹೊಳೆಯಲಾರಂಭಿಸುತ್ತದೆ
ಇದರಿಂದ ವೇಗವು ನಿರ್ಧಾರಿತ ಸೀಮೆಗಿಂತ ಕಡಿಮೆಯಾಗಿದೆ ಎಂದು ತಿಳಿಯುತ್ತದೆ
ಈಗ ಟೀಚರ್ಸ್ ಲೈನ್ ನಲ್ಲಿ ಇಲ್ಲದಿರುವ 4 ನ್ನು ಟೈಪ್ ಮಾಡಿ
ಸ್ಟುಡೆಂಟ್ಸ್ ಲೈನ್ ಕೆಂಪು ಬಣ್ಣಕ್ಕೆ ತಿರುಗಿತು
ಪರ್ಸೆಂಟೇಜ್ ಒಎಫ್ ಥೆ ಕರೆಕ್ಟ್ನೆಸ್ ಕೂಡಾ ಕಡಿಮೆಯಾಯಿತು
ನಿಮಗೆ ಟೀಚರ್ಸ್ ಲೈನ್ ನಲ್ಲಿರುವ ಸ್ಪೇಸ್ ಕಾಣುತ್ತಿದೆಯೇ
ಈಗ ಈ ಪದದ ನಂತರ ನಾನು ಸ್ಪೇಸ್ ಟೈಪ್ ಮಾಡುವುದಿಲ್ಲ
ಸ್ಟುಡೆಂಟ್ಸ್ ಲೈನ್ ಪುನಃ ಕೆಂಪುಬಣ್ಣಕ್ಕೆ ತಿರುಗಿತು
ಅಂದರೆ ಸ್ಪೇಸ್ ಅನ್ನು ಕೂಡಾ ಸರಿಯಾಗಿ ಟೈಪ್ ಮಾಡಬೇಕೆಂದಾಯಿತು
ಸ್ಟುಡೆಂಟ್ಸ್ ಲೈನ್ ನಲ್ಲಿ ಒಂದು ಸಂಪೂರ್ಣ ಸಾಲನ್ನು ಟೈಪ್ ಮಾಡಿ Enter ಒತ್ತಿ
ಮೂರನೇಯ ಸ್ತರವು ಬಂದಿದೆ
ಮೂರನೇಯ ಸ್ತರಕ್ಕೆ ಏಕೆ ಬದಲಾಯಿತು
ಏಕೆಂದರೆ ನಾವು ವರ್ಕ್ಲೋಡ್ ಎಂಬಲ್ಲಿ 1 ಎಂದು ನಿರ್ಧರಿಸದ್ದೆವು
ಹಾಗಾಗಿ ಯಾವಾಗ ನಾವು ಎರಡನೇಯ ಸ್ತರದ ಒಂದು ಸಾಲನ್ನು ಮುಗಿಸಿ Enter ಕ್ಲಿಕ್ ಮಾಡುತ್ತೇವೆಯೋ ಆಗ ಮುಂದಿನ ಸ್ತರಕ್ಕೆ ಹೋಗುತ್ತೇವೆ
ಗಮನಿಸಿ ಟೀಚರ್ಸ್ ಲೈನ್ ಎಂಬಲ್ಲಿ ಹೊಸ ಅಕ್ಷರಗಳು ಕಾಣುತ್ತವೆ
ನೀವು ನಿಮ್ಮ ಟೈಪಿಂಗ್ ಸೆಶನ್ ನ ಪ್ರಾಪ್ತಾಂಕವನ್ನು ತಿಳಿಯಲಿಚ್ಛಿಸುವಿರಾ
ಹಾಗಾದರೆ ಲೆಕ್ಚರ್ ಸ್ಟಾಟಿಸ್ಟಿಕ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ಟ್ರೇನಿಂಗ್ ಸ್ಟಾಟಿಸ್ಟಿಕ್ಸ್ ಎಂದು ಡಯಲಾಗ್ ಬಾಕ್ಸ್ ಕಾಣುತ್ತದೆ
ಟ್ಯಾಬ್ ಗಳ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊದರಲ್ಲೂ ಏನೇನು ಕಾಣುತ್ತದೆ ಎಂದು ನೋಡಿ
ಕರೆಂಟ್ ಟ್ರೇನಿಂಗ್ ಸೆಶನ್ ಎಂಬಲ್ಲಿ ಕ್ಲಿಕ್ ಮಾಡಿ
ಇದು ಜನರಲ್ ಸ್ಟಾಟಿಸ್ಟಿಕ್ಸ್ ಎಂಬುದರ ವಿವರಣೆಯನ್ನು ಕೊಡುತ್ತದೆ
ಉದಾಹರಣೆಗೆ ಟೈಪಿಂಗ್ ನ ವೇಗ ಟೈಪಿಂಗ್ ನ ವಿಶುದ್ಧತೆ ಮತ್ತು ಅಕ್ಷರಗಳ ವಿವರಣೆ
ಇವುಗಳನ್ನು ನಾವು ಹೆಚ್ಚು ಗಮನಿಸಬೇಕು
ಕರೆಂಟ್ ಲೆವೆಲ್ ಸ್ಟಾಟಿಸ್ಟಿಕ್ಸ್ ಟ್ಯಾಬ್ ಕೂಡಾ ಕರೆಂಟ್ ಟ್ರೇನಿಂಗ್ ಸೆಶನ್ ಟ್ಯಾಬ್ ಹೇಗೆ ವಿವರಣೆಯನ್ನು ನೀಡುತ್ತದೋ ಹಾಗೇ ವಿವರಣೆಯನ್ನು ನೀಡುತ್ತದೆ
ಮಾನಿಟರ್ ಪ್ರೋಗ್ರೆಸ್ ಟ್ಯಾಬ್ ನಿಮ್ಮ ಟೈಪಿಂಗ್ ನ ಪ್ರಗತಿಯ ಚಿತ್ರೀಯ ವಿವರಣೆಯನ್ನು ನೀಡುತ್ತದೆ
ಈ ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಿ
ನೀವು ನಿಮ್ಮ ಸ್ವಂತ ಶಾರ್ಟ್ಕಟ್ ಕೀ ಳನ್ನೂ ಕೂಡಾ ರಚಿಸಬಹುದು
ಶಾರ್ಟ್ಕಟ್ ಕೀ ಗಳೆಂದರೇನು
ಶಾರ್ಟ್ಕಟ್ ಕೀ ಗಳೆಂದರೆ ಅದೊಂದು ಅನೇಕ ಕೀ ಗಳ ಗುಂಪು
ಅದು ಮೆನ್ಯುವಿನಲ್ಲಿ ಇರುವ ವಿಕಲ್ಪಗಳನ್ನು ಕೀಬೋರ್ಡಿನ ಮುಖಾಂತರ ಪಡೆಯಲು ಸಹಕಾರಿಯಾಗಿದೆ
ಲೆಕ್ಚರ್ ಸ್ಟಾಟಿಸ್ಟಿಕ್ಸ್ ನೋಡಲು ಶಾರ್ಟ್ಕಟ್ ಕೀ ಯನ್ನು ರಚಿಸಿ
ಮೇನ್ ಮೆನ್ಯುವಿನಿಂದ ಸೆಟ್ಟಿಂಗ್ಸ್ ಕಾನ್ಫಿಗರ್ ಶಾರ್ಟ್ಕಟ್ಸ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ
ಕಾನ್ಫಿಗರ್ ಶಾರ್ಟ್ಕಟ್ಸ್ - ಕ್ಟಚ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಸರ್ಚ್ ಬಾಕ್ಸ್ ನಲ್ಲಿ ಲೆಕ್ಚರ್ ಸ್ಟಾಟಿಸ್ಟಿಕ್ಸ್ ಎಂದು ಟೈಪ್ ಮಾಡಿ
ಲೆಕ್ಚರ್ ಸ್ಟಾಟಿಸ್ಟಿಕ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ ಕಸ್ಟಮ್ ಎಂದು ಆರಿಸಿ ನೋನ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈಗ ಐಕಾನ್ ಇನ್ಪುಟ್ ಎಂದು ಬದಲಾಗುತ್ತದೆ
ಈಗ ಕೀಬೋರ್ಡ್ ನಿಂದ Shift ಮತ್ತು A ಎಂಬ ಕೀಗಳನ್ನು ಒಟ್ಟಿಗೇ ಒತ್ತಿ
ಗಮನಿಸಿ ಈಗ ಐಕಾನ್ ShiftA ಎಂದು ಬದಲಾಗಿದೆ
ಒಕ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈಗ Shift ಮತ್ತು A ಎಂಬ ಕೀಗಳನ್ನು ಒಟ್ಟಿಗೇ ಒತ್ತಿ
ಟ್ರೇನಿಂಗ್ ಸ್ಟಾಟಿಸ್ಟಿಕ್ಸ್ ಎಂಬ ಡಯಲಾಗ್ ಬಾಕ್ಸ್ ಕಾಣುತ್ತದೆ
ಹೊರಗೆ ಬರಲು ಕ್ಲೋಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ಕೇಟಚ್ ನಿಮಗೆ ಟೂಲ್ ಬಾರ್ ಅನ್ನು ಸಂರಚಿಸಲು ಅನುಮತಿಸುತ್ತದೆ
ನಮಗೆ ಕ್ವಿಟ್ ಕ್ಟಚ್ ಎಂಬ ಆದೇಶವನ್ನು ಐಕಾನ್ ರೂಪದಲ್ಲಿ ತೋರಿಸಬೇಕೆಂದಿದೆ ಎಂದುಕೊಳ್ಳೋಣ
ಮೇನ್ಮೆನ್ಯುವಿನಲ್ಲಿ ಸೆಟ್ಟಿಂಗ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ ಕಾನ್ಫಿಗರ್ ಟೂಲ್ಬಾರ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ಕಾನ್ಫಿಗರ್ ಟೂಲ್ಬಾರ್ಸ್ - ಕ್ಟಚ್ ಎಂಬ ಡಯಲಾಗ್ ಬಾಕ್ಸ್ ಕಾಣುತ್ತದೆ
ಎಡಬದಿಯ ವಿಕಲ್ಪಗಳ ಸೂಚಿಯಿಂದ ಕ್ವಿಟ್ ಎಂಬ ಐಕಾನ್ ಆರಿಸಿಅದನ್ನು ಎರಡು ಬಾರಿ ಕ್ಲಿಕ್ ಮಾಡಿ
ಆ ಐಕಾನ್ ಬಲಬದಿಯ ಬಾಕ್ಸ್ ಗೆ ಸರಿಯುತ್ತದೆ
ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಒಕ್ ಕ್ಲಿಕ್ ಮಾಡಿ
ಕ್ವಿಟ್ ಎಂಬ ಐಕಾನ್ ಈಗ ಕೇಟಚ್ ವಿಂಡೋ ನಲ್ಲಿ ಕಾಣಿಸುತ್ತದೆ
ಈಗ ನಾವು ಕೆಟಚ್ ನ ಈ ಪಾಠದ ಕೊನೆಗೆ ಬಂದಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಅಭ್ಯಾಸದ ಸ್ತರವನ್ನು ಹೇಗೆ ಬದಲಾಯಿಸುವುದು ಟೈಪಿಂಗ್ ನ ವೇಗ ಮತ್ತು ವಿಶುದ್ಧತೆಯ ವಿಷಯದಲ್ಲಿ ಹೇಗೆ ಗಮನಹರಿಸುವುದು ಎಂಬುದನ್ನು ಕಲಿತೆವು
ನಾವು ಕೀಬೋರ್ಡ್ ನಲ್ಲಿ ಶಾರ್ಟ್ಕಟ್ ನ ಸಂರಚನೆಯನ್ನು ಹಾಗೂ ಟೂಲ್ ಬಾರ್ ನ ಸಂರಚನೆಯನ್ನು ಕೂಡಾ ಕಲಿತೆವು
ಇಲ್ಲಿ ನಿಮಗೊಂದು ಕೆಲಸವಿದೆ
ಕಾನ್ಫಿಗರ್ ಕ್ಟಚ್ ಎಂಬುದರ ಕೆಳಗೆ ವರ್ಕ್ಲೋಡ್ ಎಂಬುದನ್ನು 2 ಎಂದು ಬದಲಾಯಿಸಿ
ಕಂಪ್ಲೀಟ್ ವ್ಹೋಲ್ ಟ್ರೇನಿಂಗ್ ಲೆವೆಲ್ ಬಿಫೋರ್ ಪ್ರೊಸೀಡಿಂಗ್ ಎಂಬ ಬಾಕ್ಸ್ ಅನ್ನು ಆಯ್ಕೆ ಮಾಡಿ
ಈಗ ಒಂದು ಹೊಸ ಟೈಪಿಂಗ್ ಸೆಶನ್ ಅನ್ನು ಆರಂಭಿಸಿ ಅಲ್ಲಿ ಅಭ್ಯಾಸ ಮಾಡಿ
ಕೊನೆಗೆ ಆ ಅಭ್ಯಾಸದ ಫಲಿತಾಂಶವನ್ನು ನೋಡಿ
ಕೆಳಗಿರುವ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು